ಇಲ್ಲಿ ನಾವು ಒಂದು ರಸ್ತೆ ಮತ್ತು--

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ನಾವು ಒಂದು ಏರ್ ಮಿಷನ್ ಅನ್ನು ಕಾಣುತ್ತೇವೆ.

ಇಲ್ಲಿ ನಾವು ಬ್ಯಾಟರಿ ಯನ್ನು ಕಾಣುತ್ತೇವೆ.

ಇಲ್ಲಿ ಒಂದು ಕಲ್ಲಿನ ಆನೆಯನ್ನು ಕಾಣುತ್ತೇವೆ.

ಇಲ್ಲಿ ಹೂವುಗಳನ್ನು ಇಡಲು ಮೂರು ಸ್ಟಾಂಡ್ ಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಜಾತ್ರೆಯ ಫಂಕ್ಷನ್ .

ಇಲ್ಲಿ ನಾವು ಒಂದು ರಸ್ತೆಯನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ನಾವು ಎರಡು ದೊಡ್ಡದಾದ ಕಟ್ಟಡವನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಸುಂದರವಾದ ಸ್ಟೇಜ್ ಆಗಿದೆ.

ಇಲ್ಲಿ ನಾವು ಒಂದು ಕಾರನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಮರವನ್ನು ಕಾಣುತ್ತೇವೆ.

ಪಕ್ಕಕ್ಕೆ ಒಂದು ಪಾನ್ ಶಾಪ್ --

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಎ_ಟಿ_ಎಂ ಕೌಂಟರ್ ಆಗಿದೆ.